ಅಯ್ಯೋ ಇದು ಏಟಿಎಂ ಏಟಿಎಂ ಅಲ್ಲಿ ಎಷ್ಟು ಬೇಕು ದೊಡ್ದು ಆದ್ರೂ ನಾವು ತಗೋಬಹುದು ಏಟಿಎಂ ಕಾರ್ಡ್ ಹಾಕ್ ಬಿಟ್ಟು--

ಇದು ಯಾವದಪ್ಪ ಬಸ್ಸು ಬಸ್ ಸೀಟ್ಟುಗಳು ನೋಡಿದ್ರೆ ಕೂತ್ಕೋಬೇಕು ಅನ್ಸುತ್ತಾ. ಐರಾವತ ಬಸ್ ಅನ್ಸುತ್ತಾ.ಇದು ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಇಂತ ಬಸ್ ಸೀಟು ನೋಡಿದ್ರೆ ಅಸೆ ಆಯ್ತದ ಬಣ್ಣಬಣ್ಣದ್ ಸೀಟ್ ಗಳು--

ನಮಗೆ ಬರಿಯಾಕ ಮಕ್ಕಳಿಗ ಬರಿಯೋಕ ಎಲ್ಲ ಅನುಕೊಲ ಆಯ್ತಧ ಒಳ್ಳೆ ರೀತಿ ಪೆನ್ ತಗೊಂಡ್ರು ತುಂಬಾ ಚನ್ನಾಗ್ ಬರೀಬಹುದು.